ನಮ್ ಮನೇಲೂ ಸೈಕಲ್ ಓಡ್ಸೋದು ಅಂದ್ರೆ ನಮ್ ಮಕ್ಕಳಿಗ್ ಇಷ್ಟ ಇಬ್ರು ಒನ್ನೊಂದ್ ಸೈಕಲ್ ಓಡಿಸ್ತಿದ್ರು ಈಗ್ ನನ್ ಮಗ ಒಬ್ಬ ಕಾಲೇಜು ಹೊಯ್ತಾನೆ ಅವ್ನ್ ಓಡ್ಸಲ್ಲ ಚಿಕ್ ಮಗ ದಿನಾ ಸೈಕಲ್ ಹೊಡೀತಾನೆ ಹೊಡೀತಾನೆ ಮೈಸೊರಿಂದ ತಂದದ್ದು ಸೈಕಲ್ -

ಆವಾಗೆಲ್ಲ ಏನು ಆಫೀಸ್ ಕೆಲ್ಸಕ್ಕ್ ಹೋಗೋಕೆ ಒದ್ ಬೇಕಾಗಿತ್ತು ನಮಗೆ ಅಷ್ಟುಇದಿರಲಿಲ್ಲ ಓದ್ಲಿಲ.

ಆವಾಗ ಆದರೆ ಬರ ಹೊಲದ್ ಕೆಲಸ ಕೂಲಿ ಕೆಲಸ ಮಾಡ್ಬೇಕಾಗಿತ್ತು ಈಗೆಲ್ಲ ಆಫೀಸಗಳು ಮಸ್ತ್ ಇದಾವೆ ಎಲ್ಲಾದ್ರೂ ಮಾಡಬಹುದು.

ಆವಾಗೆಲ್ಲ ಡೆಕೋರೇಷನ್ ಇಲ್ಲ ಏನು ಇರ್ಲಿಲ್ಲ ಈಗ ಎಲ್ಲಾ ಚೆನ್ನಾಗೈತೆ ಅವಾಗೇನು ಈವಾಗ್ ನೋಡು ಎಂಥದು ಏನು ಇರ್ಲಿಲ್ಲ ಈಗ ಕಣ್ಣಿಗ್ ಬೇಕಾದದ್ಅದೇ ಕಾಸ್ ಒಂದಿದ್ರೆ ಎಂಥದ್ ಬೇಕಾದ್ರು

ಹೆಂಗೆ ಒಳ್ಗಡೆ ಬರೋಕೆ ಅಂತ ಕೇಳ್ಬಹುದು ಇಲ್ಲ ಅಂದ್ರೆ ಕೇಳೋಕಾಗಲ್ಲ ಜನ್ಗಳೂನ್ನ ಕೇಳ್ತಿ--

ಈವಾಗ್ ಮರಗಳನ್ನೆಲ್ಲ ಕಡಿದ್ ಹಾಕ್ಬಿಟ್ಟು ಬಿಲ್ಡಿಂಗ್ ಮನೆ ಎಲ್ಲಾಕಟ್ಕೋತಾರೆ ಅದ್ರಿಂದ ಯಾರು ಮರಗಳನ್ನ ಬೆಳಿಸೋಕೆ ಆಯ್ತಾ ಇಲ್ಲ.